ಕಪ್ಪಂಗಿ ಹಾಕ್ಕೊಂಡ್ ಒಬ್ಬ ಹುಡುಗ ನಿಂತಿದನೆ. ಅವನು ಶೇವಿಂಗ್ ಗೆ ಬಂದಿದಾನೆ ತಲೆ ಕೂದಲು ಉದ್ದ ಬಂದಿದೆ ಮೀಸೆ ದಪ್ಪ ಬಿಟ್ಟಿದಾನೆ. ಕಣ್ಣೆಲ್ಲ ಗೂಗ್ಲ್ ಕಣ್ ಆದಂಗೆ ಆಗಿದೆ ಅಂಗಿ ಉದ್ದ ಬಿಟ್ಟಿದಾನೆ ನೋಡ್ಲಿಕ್ಕೆ ಒಂತರ ಹೆಪ್ರ ಇದ್ದಂಗೆ ಇದಾನೆ. ಈಗ ಗಡ್ಡ ಬಿಡುವವರೇ ಜಾಸ್ತಿ ಕಟಿಂಗ್ ಮಾಡಿಸ್ತಾ ಇರೋರೆ ಕಡಿಮೆ.

ಶಿಮೊಗ್ಗ ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕೆ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಶಿಮೊಗ್ಗ ಒಳ್ಳೆ ಜಿಲ್ಲೆ ಒಳ್ಳೆ ರಾಜಕಾರಣಿ ಗಳಿದಾರೆ ಒಳ್ಳೊಳ್ಳೆ ಕಂಪನಿ ಗಳನ್ ತರ್ಬೆಕ್ ಶಿವಮೊಶಿಮೊಗ್ಗಕ್ಕೆ ಜನಗಳಿಗೆ ಎಲ್ಲ ಅನುಕೂಲ ಆಗುತ್ತೆ ವಿದ್ಯಾರ್ಥಿ ಗಳಿಗೆ ಅನುಕೂಲ ಆಗುತೆ.

ನೌಕ್ರಿ ಸಿಕ್ತಾಯಿಲ್ಲ ಎಲ್ಲಿ ಓಡಾಡ್ ಸಾಕಾಗಿ ಸುಸ್ತಾಗಿ ಬಂದು ಯೋಚ್ನೆ ಮಾಡ್ತ ಮಾಲಗಿದಾನೆ ಕೈಕಾಲೆಲ್ಲಾ ಜಗ್ತಾ ಶುರುವಾಗಿರ್ಬೇಕು.

ಇದು ಹೂವಿನ ಗಿಡಗಳ ವನ ಇದ್ದಹಾಗೆ ಇದೆ. ಸ್ಪ್ರಿಂಗ್ಕ್ಲೇರ್ ಇದೆ ತುಂಬ ಚೆನ್ನಾಗಿದೆ. ನೀರ್ ಹಾರ್ತಾ ಇರುತ್ತೆ ಜನಗಳಿಗೆ ನೋಡ್ಲಿಕ್ಕೆ ತುಂಬಾ ಚಂದ ಹೂವು ಎಲ್ಲ ಚಂದ ಇದ್ದಾವೆ ಹುಲ್ಲು ಇದ್ದಾವೆ.

ಮಳೆ ಬರಬಹುದೇನೋ ನೋಡಿದ್ರೆ ಹಾಗಾಗ್ಬಿಟ್ಟು ಜನ ಗಳೆಲ್ಲ ಕಾರ್ ಸೈಡ್ ನಿಲ್ಲಿಸ್ಕೊಂಡ್ ನೋಡ್ತಾ ಇದ್ದಾರೆ ಉದ್ದಕ್ಕೂ ಹೆಚ್ಚಾಗಿ ಹಸಿರು ಹುಲ್ಲು ಇದ್ದಹಾಗೆ ಇದೆ ತುಂಬಾ ಚೆನ್ನಾಗಿದೆ ಜಾಗ ನೋಡ್ಲಿಕ್ಕೆ ಬಯಲು ಪ್ರದೇಶ.

ಇದು ಯಾವುದೊ ದ್ವಾರ ಪಾಲಕರು ಇಬ್ಬರು ನಿಂತಿದಾರೆ ಕಂಬ ತುದೀಲಿ ಯಾವುದೊ ಫುಲ್ ರಾಜರು ಒಳಗಡೆ ಇರ್ಬೇಕು ಬಹುಶಃ. ಎಲ್ಲ ಕಡೆ ಲೈಟಿಂಗ್ಸ್ ಮಾಡಿದಾರೆ. ಹೊರಗಡೆ ಎಲ್ಲ ಜನ ಬರೋವರನ್ನ ಚೆಕ್ ಮಾಡಿ ಬಿಡುವರ್ ತಾರಾ ಆ ಕಡೆ ಈ ಕಡೆ ನಿತ್ತಿದಾರೆ.

ಇದು ಒಂತರ ವಾಹನದ ಬಿಡಿ ಭಾಗಗಳು ಬಿದ್ಗಿದೆ ಎಲ್ಲ ತರಹದ ವಾಹನದ ಬಿಡಿ ಭಾಗಗಳು ರೆಡಿ ಮಾಡಿ ಒಂದು ಜಗದಲ್ಲಿ ಇಟ್ಟ ಹಾಗೆ ಕಾಣತ್ತೆ ಪ್ರತಿಯೊಂದು ಇದ್ದಾವೆ ಬೇರೆಬೇರೆ ಡಿಸೈನ್ ನಲ್ಲಿ ಇದ್ದಾವೆ.

ಇದೊಂದು ಕಂಪನಿ ಅಲ್ಲಿ ಮಾಡಿ ಇಲ್ಲಿ ತಂದು ಇಟ್ಟಿದಾರೆ ಎಲ್ಲ ಬಂದು ಜನ ನೋಡಲಿ ಅಂತ ಹೇಳಿ ಅವ್ರಿಗ್ ಬೇಕಾಗಿದು ಸೆಲೆಕ್ಟ್ ಮಾಡಿ ತಕೊಂಡು ಹೋಗಬಹುದು ರಾಶಿ ರಾಶಿ ಹಾಕಿದ್ ಗೇರ್ ಬಾಕ್ಸ್ ಐಟಂ ಇದ್ದಂಗೆ ಇದೆ.

ಈ ಹೊಗೆ ಮತ್ತೆ ದಟ್ಟವಾದ ಹೊಗೆ ಇರುವುದರಿಂದ ಪೊಲ್ಲ್ಯೂಷನ್ ತಡಿಲಿಕೊಸ್ಕರ ಇಲೆಕ್ಟ್ರಾನಿಕ್ ವಾಹನಗಳ್ಳನ್ನು ಜಾಸ್ತಿ ಮಾಡಿದರೆ ಇದನ್ನು ಬ್ಯಾಟ್ರಿ ಚಾಲಿತ ವಾಹನ ಅಂತಾರೆ. ಆಟೋಗಳು ಬೈಕ್ಗಳು ಕಾರ್ಗಳು ಎಲ್ಲ ಇದಾವೆ. ಇದನ್ನ ರೋಡ್ನಲ್ಲಿ ಬಿಟ್ರೆ ಪೊಲ್ಲ್ಯೂಷನ್ ಇರೋಲ್ಲ ಹಾಗಾಗ್ಬಿಟ್ಟು ಬ್ಯಾಟರಿ ವಾಹನಗಳು ಜಾಸ್ತಿ ಆಗಿದಾವೆ ಎಲ್ಲಕಡೆನು ಅದನ್ನೇ ಉಪಯೋಗಿಸಬೇಕಂತ ಸರ್ಕಾರದವರು ಮಾಡ್ತಾ ಇದ್ದಾರೆ.

ಅದೊಂದು ದೊಡ್ಡ್ ಬಿಲ್ಡಿಂಗ್ ಅಲ್ಲಿ ಹೋಗಿ ನಿಂತ್ತ್ ಬಿಟ್ಟು ಅವ್ರಿಗ್ ಏನೇನ್ ಬೇಕ್ ಅದನ್ನ ತಕೊಂಡು ಅವ್ರವ್ರ್ ಊರಿಗೆ ಹೋಗ್ತಾರೆ ಎಲ್ಲ ಕಡೆನೂ ಇದೆ ಇದು ದೊಡ್ ದೊಡ್ ಬಿಲ್ಡಿಂಗ್

ಜಿಮ್ ಮಾಡ್ಸೋದ್ರಿಂದ ದೇಹಕ್ಕೆ ಯಾವುದೇ ತರಹದ ಕಾಯಿಲೆಗಳು ಬರೋದಿಲ್ಲ ಫಿಟ್ನೆಸ್ ಆಗಿರ್ತಾರೆ ಬೊಜ್ಜು ಹೊಟ್ಟೆಗಿಟ್ಟೆ ಬರುವುದಿಲ್ಲ.

ಸುತ್ತ ಟಾರ್ ರೋಡ್ ಇದೆ ಆ ಕಡೆ ಮನಳಿಗೆಗಳಿವೆ ಈ ಕಡೆ ನು ಸಹ ಮನಳಿಗೆಗಳಿವೆ ಏನೇನ್ ಬೇಕಾದ್ರು ಅವ್ರವ್ರುತಗೋಬಹುದು ಪುರ್ಚಸ್ ಗೆ ಹೋಗಿರ್ತ--